ಒಂದು ಪ್ಲೇಸಿನಲ್ಲಿ ಒಬ್ಬಳು ಹುಡುಗಿ ಕುಳಿತುಕೊಂಡು ಹಲವಾರು ಚಿಲ್ದ್ರೆನ್ಸ್ಗಳಿಗೆ ಪಾಠವನ್ನು ಮಾಡುತ್ತಿದ್ದಾಳೆ. ಹಲವಾರು ಚಿಲ್ದ್ರೆನ್ಸ್ಗಳು ಅಹ್ ಪುಸ್ತಕಗಳನ್ನು ಇಟ್ಟುಕೊಂಡು ಬರೆಯು --

ಅಲ್ಲಿ ದೂರದಲ್ಲಿ ಒಂದು ದೊಡ್ಡ ಫ್ಲ್ಯಾಟ್ ಕಾಣಿಸುತ್ತಿದೆ ಮತ್ತೆ ಹೊರಗಡೆಯಿಂದ ಜನರು ಕಾಣಿಸುತ್ತಾರೆ ಮತ್ತೆ ಒಂದು ರಿಕ್ಷಾ ಕಾಣಿಸುತ್ತದೆ. ಅಲ್ಲಿ ರಿಕ್ಷಾದ ಡೈವರ್ ನಿಂತಿದ್ದಾನೆ ಮತ್ತು ಒಳಗಡೆಯಿಂದ ಪ್ಯಾಸೆಂಜರ್ ಗಳು ಕುಳಿತುಕೊಂಡಿದ್ದಾರೆ ಮತ್ತು --

ಇಲ್ಲಿ ಒಬ್ಬ ರಜ್ಜ ಕಾಣಿಸುತ್ತಾರೆ ಮತ್ತೆ ರಿಕ್ಷದ ಹಿಂದೆ ಒಂದು ರಿಕ್ಷ ಕೂಡ ಕಾಣಿಸುತ್ತದೆ ಇಲ್ಲಿ .

ಇದು ಒಂದು ಮುಸ್ಲಿಮರ ಮಸೀದಿಯಾಗಿದೆ ಇಲ್ಲೂ ಮುಸ್ಲಿಮರು ಹೊರಗಡೆ ಬುರ್ಖ ಹಾಕಿಕೊಂಡು ನಿಂತುಕೊಂಡದ್ದು ಇಲ್ಲಿ ಕಾಣಿಸುತ್ತದೆ ಅವರು ನಮಾಜ್ ಮಾಡುವುದಾಗಿ ಕಾಣತೊಡಗುತ್ತದೆ ಇಲ್ಲಿ --

ವೆಹಿಕಲ್ಸ್ ಓಡಾಡುತ್ತಿರುವುದು ಕಾಣಿಸ್ತಾ ಇದೆ ಅಕ್ಕಪಕ್ಕ ಮರ ಗಿಡಗಳು ಕೂಡ ಕಾಣಿಸುತ್ತಿದೆ.

ಇಲ್ಲಿ ಹಲವಾರು ನಾನಾ ತರದ ಕಲರ್ ಕಲರ್ ಪುಸ್ತಕಗಳು ಕಾಣಸಿಗುತ್ತವೆ.

ಇದು ದೊಡ್ಡದಾದಂತಹ ಬುಕ್ಕಿನ ಅಂಗಡಿ. ಇಲ್ಲಿ ಹಲವಾರು ಬುಕ್ ಗಳು ಇವೆ ಮತ್ತು ಪೆನ್ ಪೆನ್ಸಿಲ್ ಗಳು ಕಾಣಿಸುತ್ತವೆ ಮತ್ತೆ ಇಲ್ಲಿ ಮೂರು ಜನ ಇದ್ದಾರೆ ಮತ್ತೆ ಒಂದು ಬುಕ್ಕಿನ ಆಚೆ ಬದಿಯಲ್ಲಿ--

ಅದೇ ಮತ್ತೆ ಇಲ್ಲಿ ಆಹ್ಹ್ ದೊಡ್ಡದಾದ ಹಾಸ್ಪಿಟಲ್ ಅಲ್ಲಿ ವರ್ಕ್ ಮಾಡುತಿದ್ದಾರೆ .

ಇಲ್ಲಿ ಒಂದು ಎ.ಟಿ.ಎಂ ಕಾಣಿಸುತ್ತದೆ ಮತ್ತು ಇಲ್ಲಿ ಒಂದು ಬೈಕಿ ನಲ್ಲಿ ಒಬ್ಬ ಕುಳಿತು ಕುಳಿತಿಕೊಂಡದ್ದು ಕಾಣಿಸುತ್ತದೆ ಮತ್ತು --

ಇದು ಒಂದು ದೊಡ್ಡದಾದ ಶಾಪ್ ಆಗಿದೆ ಈ ಶಾಪ್ ಆಲ್ಲಿ ಇದೆ ಮತ್ತೆ ತರಾ ತರ ಆದ ಸಾಮಾಗ್ರಿಗಳು ಇಲ್ಲಿ --

ಇದು ಒಂದು ದೊಡ್ಡದಾದಂತ ಸ್ಟೇಷನ್ ಆಗಿದ್ದು ಇಲ್ಲಿ ಪೊಲೀಸ್ ನಿಂತಿದ್ದಾರೆ ಮತ್ತು ಅಲ್ಲವರು ಜನ ನಿಂತುಕೊಂಡು ಮಾತನಾಡುತಿದ್ದಾರೆ ಮತ್ತೆ ಇಲ್ಲಿ ಯೆರದು ಮೂರು ಪೊಲೀಸ್ ಗಾಡಿಗಳು ನಿಂತಿವೆ.

ಇದು ಏನೋ ಮಿಲ್ ಆಗಿದೆ ಆ ವೈಟ್ ಕಲರ್ನ ಗೋಣಿಯಲ್ಲಿ ಏನೋ ಇದೆ ಅದನ್ನು ಒಳಗೆ ತೆಗೆದುಕೊಂಡು ಒಬ್ಬರು ಗಂಡಸರು ಹೋಗುತ್ತಿದ್ದಾರೆ ಆಮೇಲೆ ಇಲ್ಲಿ ಇಬ್ಬರು ಗಂಡಸರು ನಿಂತುಕೊಂಡು ಎತ್ತ ಇರುವುದು ಇಲ್ಲಿ ಕಾಣಿಸುತ್ತದೆ.

ಇದು ಒಂದು ಸಲುನ ಆಗಿದೆ ಅಲ್ಲಿ ಒಬ್ಬ ಫೋಟೋ ತೆಗಿತಿದ್ದಾನೆ ಒಬ್ಬ ಫುಲ್ಲೂ ವೈಟ್ ಕಲರ್ ಹಾಗೆ ಕುಡಿದು ಕಂಡದ್ದು ಸಹ ನಾವು ನೋಡಬಹುದಾಗಿದೆ ಹಾಗೂ ಸಲೂನಿಗೆ ಬಳಸುವಂತಹ ಸಾಮಗ್ರಿಗಳನ್ನು ಸಹ ಕಾಣಬಹುದಾಗಿದೆ ಟೇಬಲ್ ಮೇಲಿರುವ ಮೊಬೈಲ್ ಕೂಡ ಕಾಣಿಸುತ್ತದೆ.

ಇಲ್ಲಿ ಮೂರು ಮೂರ್ತಿಗಳು ಕಾಣಿಸುತ್ತದೆ ಮೂರು ಮೂರ್ತಿಗಳನ್ನುಕೂಡ ತುಂಬಾ ಸುಂದರವಾಗಿ ಹೂವ ಅಲಂಕಾರ ಮಾಡಿದ್ದಾರೆ ಅದೆ ಮಧ್ಯದಲ್ಲಿರುವ ಇರುವಂತಹ ಮೂರ್ತಿ ಶ್ರೀಸಾಯಿಬಾಬಾ ಮೂರ್ತಿ ಆಗಿದೆ ಮತ್ತು ಇಲ್ಲಿ ಒಬ್ಬರು ಗಂಡಸ ಬಂದು ಕೈಮುಗಿವುದು ಸಹ ಇಲ್ಲಿ ಕಾಣಿಸುತ್ತದೆ --

ಬ್ಲಾಕ್ ಮತ್ತೆ ವೈಟ್ ಕಲರ್ ಟೀ ಶರ್ಟ್ ಹಾಕಿರುವ ಎರಡು ಗಂಡಸರು ಮತ್ತೆ ವೈಟ್ ಕಲರ್ ಟೀ ಶರ್ಟ್ ಹಾಕಿರುವ ಇಂದು ಹೆಂಗಸು ಕುಳಿತುಕೊಂಡಿದೆ ಅದ್ರಲ್ಲಿ ಹೆಂಗಸು ಏನೋ ಬರೀತೀರೋದಾಗಿ ಕಾಣಿ --

ದೂರದಲ್ಲಿ ಎಸ್.ಬಿ.ಐ ಬ್ಯಾಂಕ್ ಎಂದು ಹೆಸರು ಬರೆದಿರುವ ಒಂದ್ ಬ್ಯಾಂಕ್ ಕೂಡ ಕಾಣ ತೊಡಗುತ್ತದೆ.

ಇಲ್ಲಿ ಎಲ್ರು ಮಂದಿ ವ್ಯಾಯಾಮ ಮಾಡುತ್ತಿರುವುದು ಕಾಣಿಸುತ್ತದೆ ಅದರಲ್ಲಿ ಆರು ಮಂದಿ ಹೆಂಗಸರಾದರೆ ಒ --

ಈ ಒಂದು ದೊಡ್ಡದಾದಂತಹ ಶಾಪ್ ಆಗಿದೆ ಈ ಶಾಪಿ ನಲ್ಲಿ ಹಲವಾರು ನಾನ ತರಹದ ಪ್ರಾಡಕ್ಟ್ ಪ್ರಾಡಕ್ಟ್ಗಳು ಇವೆ.

ಸಮುದ್ರವಾಗಿದೆ ಇಲ್ಲಿ ಒಂದು ಆಕಾಶ್ ನೀಲಿ ಕಲರಿನಲ್ಲಿನ ಬೋಟ್ ಅನ್ನು ಬದಿಯಲ್ಲಿ ನಿಲ್ಲಿಸಿದ್ದಾರೆ ಅದರಲ್ಲಿ ಒಬ್ಬರು ಕುಳಿತುಕೊಂಡಿದ್ದಾರೆ ಇನ್ನೊಬ್ಬರನ್ನು --